ಅಹ್ ಜಾಸ್ತಿಯ ಈಕಡೆ ನೋಡಿದ್ರೆ ಎಲ್ಲಾನು ಹೋದ್ರು ಜಾಸ್ತಿ ಹನಿ ಕೇಕ್ ಚಾಕೊಲೇಟ್ ಕೆಕ್‌ ಇಷ್ಟ ಪಡತ್ತರೆ.

ಬಸ್ ಅಲ್ಲಿ ಯಾವತ್ತು ಹೋಗಿಲ್ಲಾ ಜಾಸ್ತಿ ಹೋಗೋದಾದ್ರೆ ಟ್ರೈನ್ ನಲ್ಲಿ ಅದಕ್ಕೆ ನಾನ್ ಟ್ರೈನ್ ನಲ್ಲಿ ತುಂಬಾ ಇ--

ಮಿಶೀನಿಕಾಯ್ ಆಗಿರಬಹುದು ಉಳ್ಳಾಗಡ್ಡೆ ಆಗಿರಬಹುದು ಜಾಸ್ತಿ ರೇಟ್ ಪುಲ್ಲಂಗಿ ಅಹ್ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಹಂಗಾ--

ಹಂಡ್ರೆಡ್ ರುಪೀಸ್ ಅಂದಿರತ್ವ್ ಕಮ್ಮಿ ಮಾಡತ್ತರೋ ಒಂದ ಒಂದ್ ಸಾರಿ ಹೆಚ್ಚ್ ಮಾಡತ್ತರ್ ಅದಕ್ಕೆ ನಿಮ್ಮಗೆ ಜಾಸ್ತಿ ತೋಕೋಳೂರು ಬಳ್ಳಾರಿಯಲ್ಲಿ ತೋಕೊತ್ತೀವಿ ನಾವು .

ನನಗೆ ಟೀ ಅಂದ್ರೆ ಇಷ್ಟಾ ಟೀ ಕಾಫಿ ಬ್ರು ಏನನ್ ಹಾ--